ಔಟ್ಸೈಡ್ ಗೋಲಿ ಅಯ್ತೆ ಹೌದಾ ತಾನೇ.

ಇಲ್ಲಿ ಒಂದು ಇಪ್ಪತ್ತು ಜನ ಇದಾರೆ ಅವ್ರ ಕೆಳಗಡೆ ಏನ ಬೆಡ್ ಶೀಟ್ ಅಕಂಡಿದರೆ ಯೋಗ ಮಾಡ್ತಾಯಿದಾರೆ ಅವ್ರು ಮಕಕ್ಕೆಲ್ಲಾ ಮಾಸ್ಕ್ ಆಕಂಡಿದರೆ ನಾಕ್ ಜನ ಬಾಯ್ಸ್ ಇದಾರೆ ಆರ್ ಜನ ಬಾಯ್ಸ್ ಇದಾರೆ ಕಲ್ಯಾಣ ಯೋಗ.

ಬಗ್ಲೂಗ್ ನೋಡ್ ಎರಡ್ ಬಾಟ್ಲು ಗಳದಾವ ಇಲ್ ನೋಡು ಬ್ಯಾಗ್ ಅಯ್ತೆ. ಅಕ್ಕನ್ ಮನೆಗ್ ಹೋಗದ್ ಬಿಟ್ಟು ಅದ್ಕೆನ್ ಏನ್ ಮಾಡ್ತಾಯಿದರೆ ಪ ಇವ್ನು ಆಂ ಏನ್ ಏಳ್ ನೀನೆ ಏಳು.

ಯಾರು ದೊಡ್ಡಅವರು ಬಂದಿದಂಗ ಅದ್ದಾರೆ ಸಿ.ಯುಂ ಅಥವಾ ಶ್ರೀ ರಮಲ ಅನ್ತರು ಬಂದಿದ್ದಾರೆ ಪೋಲಿಸ್ ಅವರು ಇದಾರೆ ಪೋಲಿಸ್ ಕಾರ್ ಇದಾವೆ.

ನಾಕ ಇಬ್ರು ಅಮೇರಿಕಾ ದಿಂದ ಬಂದಿರುವ ಒಬ್ರು ಇಂಡಿಯಾ ದಿಂದ ಇದ್ದಾರೆ ಮುಂದಗಡೆ ಫುಲ್ ಕಮಲ ಹೂವ ಇದ್ದಂಗ ಇದಾವ ಆ ರೌಂಡ್ ಬಾಲ್ ಒಲ್ಲಲ್ಲಿ ಬಂಗಾರ ಚಂಗಳು ಆ ಅಂಗೆ ಬ್ಲೂ ಕಾಲರ್ ಸಾರಿ ಆ ಅಮ್ಮ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಇದಾವೆ.

ಆನು ನೋಡ್ ಮಾಸ್ಕ ಕೆಲೆಗದೆ ನೋಡದ್ರೆ ಸೂಪರ್ ಬೋತ್ತ್ಲೆಗಳೇ ಇದಾವೆ ಎಲ್ಲ ಕೆಲೆಗದೆ ರೆಡ್ಬುಲ್ ಇದ್ದಂಗಯ್ತೆ ರೆಡ್ಬುಲ್ ಎಲ್ಲ ]